ಈ ಚಿತ್ರದಲ್ಲಿ ಒಂದು ಗ್ಯಾರೇಜ್ ಇದೆ.

ಇದರಲ್ಲಿ ಇವರು ಮೂವರು ಬಾಯ್ಸ್ ಇದ್ದಾರೆ.

ಮನೆ ಇದೆ ಅದು ಎರಡು ಅಂತಸ್ತು.

ಬಿಲ್ಡಿಂಗ್ ಇದೆ ಮತ್ತು ಬಾಲಾಜಿ ಕನ್ಸ್ಟ್ರಕ್ಷನ್ಸ್ --

ಚಾಕ್ಲೆಟ್ ಕಲರ್ ಎರಡ್ ಕಾರ್ ಇದಾವೆ ಮತ್ತು ಒಂದು ವೈಟ್ --

ಹೋಗಿದ್ದಾನೆ ಮತ್ತು ಒಂದು ಚೇರ್ --

ಇದು ಒಂದು ಊರಲ್ಲಿ ಜಾತ್ರೆ ನಡಿತಿದೆ.

ವೈಟ್ ಕಲರ್ ಪಟಿಕಲ್ ಇದೆ ಮತ್ತು--

ಇದೆ ಅದರಲ್ಲಿ ಜನ ಇದಾರೆ ಮತ್ತು--